ಈ ಏರ್ಟೆಲ್ ಆಫೀಸ ನ್ನು ನೋಡ್ತಾ ಇರಬಹುದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತಿದೆ ಅಂತ ಹೇಳ್ಬಿಟ್ಟು ಈ ಏರ್ಟೆಲ್ ಆಫೀಸಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ರೀಚಾರ್ಜ್ ಆಗಿರಬಹುದು ಬಿಲ್ ಇರಬಹುದು ಪೇ ಮಾಡಬಹುದು.

ಇಲ್ಲಿ ಬಿಸ್ಕತ್ ಕಾಣುಸ್ತಿದೆ ಮತ್ತೆ ತಿನ್ನುವ ಐಟಂಸ್ ಕೂಡ ಕುರ್ಕುರೆ ಆಗಿರ್ಬಹುಡ್ ಮತ್ತೆ ಲಯ್ಸ್ ಆಗಿರ್ಬಹುದು ಎಲ್ಲಾ ತರದ.

ನೀವ್ ನೋಡತಾ ಇರ್ಬಹುದು ಚಪ್ಪರ ಹಾಕಿದ್ದಾರೆ ಇಲ್ಲಿ ಲೈಟಿಂಗ್ ಎಲ್ಲಾ ಅರಂಜ್ಮೆಂಟ್ ಮಾಡಿದ್ದಾರೆ ಮತ್ತೆ ದೇವಸ್ಥಾನದಲ್ಲಿ ಇಲ್ಲಿ ಹೆಂಗಸರು ಒಳಗಡೆ ಕೂತಿದ್ದಾರೆ ತುಂಬಾ ಗಂಡಸರು ಮುಖ ಅರ್ಧ ಕಾಣಿಸುತ್ತಿದೆ ಚಿತ್ರ --